ಹೂವಿನ ಮುದ್ರಿತಾ ಕಪೋಚರ್ ಕುರ್ಚಿಗಳನ್ನು ಕಾಣಬಹುದಾಗಿದೆ.

ಇದರ ಮುಂಭಾಗದಲ್ಲಿ ಹಲವಾರು ದ್ವಿಚಕ್ರ ವಾಹನಗಳು ನಿಲ್ಲಿಸಲಾಗಿದೆ.

ಇದರ ಮೇಲೆ ಪಾಟ್ನ ಎಂದು ದೊಡ್ಡದಾದ ಅಕ್ಷರಗಳಲ್ಲಿ ಬರೆಯಲಾಗಿದೆ.

ಈ ಚಿತ್ರದಲ್ಲಿ ವಿದ್ಯಾ ರ್ಥಿಗಳು ಉದ್ದ ಟೇಬಲ್ಲುಗಳಲ್ಲಿ ಸುತ್ತಲು ಕುಳಿತಿದ್ದಾರೆ.

ಈ ಚಿತ್ರದಲ್ಲಿ ಹಲವಾರು ಬಡ್ಡಿಸರ್ ಪಕ್ಷಿಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ಹಾಸ್ಟೆಲ್ ಕಟ್ಟಡವನ್ನು ಕಾಣಬಹುದು.

ನವಿಲು ತನ್ನ ಪಿಂಜಳಿಗಳನ್ನು ಸಂಪೂರ್ಣವಾಗಿ ಹರಡುಕೊಂಡಿದೆ.

ಚಿತ್ರದಲ್ಲಿ ಬೆಳಕು ಬಿಳಿ ಬಣ್ಣದ ಜಾಲರಿಗಳಿಂದ ಬರುತ್ತಿದೆ.